ಇಲ್ಲಿ ಮರಗಳೆಲ್ಲ ತುಂಬಾ ಬೆಳೆದಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಮರಗಿಡಿಗಳು ತುಂಬಾ ಬೆಳದಿದ್ದವೇ ಇಲ್ಲಿ ನೆಲ ಕೂಡ ಮಣ್ಣೆಲ್ಲ ತುಂಬಾ ಚೆನ್ನಗಿ ತುಂಬಾ ದೊಡ್ಡದಾದಂತಹ ಮರಗಳೆಲ್ಲ ಬೆಳದಿದಾವೆ .ಈ ಜಾಗದಲ್ಲಿ ಮಣ್ಣು ನೋಡಲು ತುಂಬಾ ಇದೆ ಕಲ್ಲುಗಳು ತುಂಬಾ ಇದೆ .

ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಅಕ್ಕಪಕ್ಕ ಮರಗಳೆಲ್ಲ ಬೆಳೆದಿದ್ದವೇ ಇಲ್ಲಿ ಚೇರುಗಳು ಕೂಡ ಇದಾವೆ ಮತ್ತೆ ಇಲ್ಲಿ ಒಂದು ವೈಟ್ ಕಲರ್ ಬಕೆಟ್ ಕೂಡ ಇದೆ.

ಇದು ಒಂದು ತರಕಾರಿ ಅಂಗಡಿ ಇಲ್ಲಿ ಹಸಿಮೆಣಸಿನಕಾಯಿ ಟಮೋಟೊ ಹಣ್ಣು ಹೀರೆಕಾಯಿ ಈ ರೀತಿಯಾದಂತಹ ತರಕಾರಿಗಳು ಸಿಗುತ್ತವೆ ಮಾಡ್ತಾ ಇದೀನಿ ಇಲ್ಲ ಹುಡುಗ ಮತ್ತೆ ಮಷೀನ್ ಕೂಡ ಇದೆ ಆಕಡೆ ಒಂದು ಅಂಗಡಿ ಕೂಡ ಇದೆ ಇಲ್ಲಿ ವೆಹಿಕಲ್ಸ್ ಗಳು ತುಂಬಾ ಓಡಾಡಡ್ತಾಇದ್ದವೆ ಸೈಕಲ್ ಕಾಣಸ್ತಾಇದೆ ತುಂಬಾ ಜನ ಓಡಾಡತಾ ಇದಾರೆ .

ಇಲ್ಲಿ ಒಂದು ನಾಲ್ಕೈದು ಬಿಲ್ಡಿಂಗ್ ಕಾಣಿಸುತ್ತಿದ್ದಾವೆ ಮತ್ತು ಇಲ್ಲಿ ಎಲ್ಲ ತುಂಬಾ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ ಒಂದು ಗ್ರೌಂಡ್ ಅಲ್ಲಿ ಮತ್ತೆ ಕಾಣಿಸ್ತಾ ಇದೆ. ಬೈಕ್ಗಳು ನಿತ್ಕೊಡಿರೋ ರೀತಿ ಕಾಣತಾ ಇದೆ ಮರಗಳು ಕೂಡ ಇವ್ ಇಲ್ಲಿ --